ಒಂದ ಮರ ಇದೆ ನೆಚರ್ ಇದೆ ಪ್ಯಾಂಟ್ ಹಾಕೊಂಡಿದಾನೆ .

ಒಬ್ಬರು ಟಿ ಶರ್ಟ್ ಹಾಕಿದ್ದಾರೆ ಒಬ್ಬರು ಶರ್ಟ್ಸ ಹಾಕಿದ್ದಾರೆ ಪ್ಯಾಂಟ್ ಹಾಕೆವೆರೆ ಶೂ ಹಾಕಿದ್ದಾರೆ ಹೆಣ್ಣ ಮಕ್ಕಳ್ಳು ಗಂಡ ಮಕ್ಕಳು ಎಲ್ಲಾ ಇದ್ದಾರೆ .

ಮತ್ತೆ ಕಲರ್ ಕಲರ್ ಮಾಡಿದ್ದಾರೆ ಪೆಂಟ ಮಾಡಿದ್ದಾರೆ ಕೆಳ್ಗೆ ಒಳಗ ಒಂದ ದೆವಸ್ತಾನ್ --

ಒಂದು ಫ್ಯಾಮಿಲಿ ಇದೆ ಮೂರು ಮೂರು ಆರೊ ಒಂಬತ್ ಜನ ಇದ್ದಾರೆ ಅದರ ಹಿಂದಗಡೆ ಒಂದ್ ಬಿಲ್ಡಿಂಗ್ ಇದೆ ಒಂದ ಗಡಿಯಾರ ಇದೆ ಗಡಿಯಾರದಲ್ಲಿ ಹನ್ನೆರಡುವರೆ ತೋರಸತಿದ್ದೆ ತುಂಬಾ ಸ್ಟಾರ್ಸಸ್ ಇದೆ .

ತುಂಬಾ ಕಿಡಕೆಗಳಿದ್ದಾವೆ ಕಿಡಕಿಗೆ ಪದರೆಗಳು ಹಾಕಿದ್ದಾರೆ.

ಒಂದು ಸಿಟಿ ಇದೆ ಆ ಸಿಟಿ ಅಲ್ಲಿ ಆಟು ಇದೆ ಎರ್ಡ್ ಬೈಕ್ ಇದೆ ಮತ್ತೆ ಒಂದು ನೆಟ್ವರ್ಕ್ ಖಂಬ ಇದೆ ಎರ್ಡ್ ಬಿಲ್ಡಿಂಗ್ ಇದೆ ವೈರ್ ಒಳ್ಳಿದ್ದಾವೆ ಒಂದು ದೊಡ್ಡ್ ಮರ ಇದೆ.

ಒಂದು ದೊಡ್ಚ್ ನೆಟ್ವರ್ಕ್ ಗಡಿಯಾರ ಟೈಪ್ ಒಡದಿಂದೆ ಬಿಲ್ಡಿಂಗು ಇದರ ಪಕ್ಕ ಒಂದು ಬ್ಯಾನರ್ ಹಾಕಿದ್ದಾರೆ. ಸಂಗೊಳ್ಳಿ ರಾಯಣ್ಣ ಕುದ್ರೆ ಮೇಲೆ ಕೋತಿದ್ದಾನೆ ಕಿತ್ತೂರ್ ರಾಣಿ ಚನ್ನಮ್ಮ ಅದರ ಪಕ್ಕ ಮೆಟಲ್ ಗಳಿವೇ ನಾಲ್ಕು ಖಂಬಾಗಳಿದವೇ .

ಬಾ ಸ್ಗ್ ಸ್ಫಸ್ಫಗ್ ಜಿಸ್ ಫ್ ಜಿ ಮತ್ತು ಬಲೂನ್ ಗಳು ಕಟ್ಟಿದಾರೆ ಮತ್ತು ಹೂವಿನ ಹಾರಗಳು ಬಿಟ್ಟಿದಾರೆ ಹೊಸದಾಗಿ ಓಪನ್ ಮಾಡಿದಾರೆ.

ಮತ್ತೆ ಅಲ್ಲಿ ಒಂದು ಸೆಂಟ್ ಇದೆ ಎರಡ್ ಚೇರ್ ಇದೆ ಒಂದ್ ಕತ್ತರಿ ಇದೆ ಒಂದ್ ವ್ಯಾಕ್ಸ್ ಇದೆ ಒಂದು ಎರಡ ಲೈಟ್ ಇದೆ ಒಂದು ಬ್ಲಾಕ್ ಶರ್ಟ್ ಹಾಕೊನ್ನೆ ಸೆಲ್ಫಿಯ ತೊಗೋಂತ್ತಿದಾನೆ .

ಒಂದು ಹುಡುಗ ಸಲೂನಾ ಗಿ ಹೋಗಿ ಕಟಿಂಗ್ ಮಾಡಸ್ಕೊಂಡು ಕೊತ್ತಿದ್ದ ಕಟಿಂಗ್ ಮಾಡ್ಕೊಸ್ಕೊಂಡು ಮತ್ತೆ ಪಿಂಪಲ್ಸ್ಕ ಆಗಿದೆ ಕಟಿಂಗ್ ಮಾಡುಂದು ಕೈ ಚನ್ನಾಗಿದೆ ವೈಟ್ ಇದೆ ಕಟಿಂಗ್ ಮಾಡ್ತಿದ್ದಾನೆ .

ಬಸ್ ಕೊಡ್ ಲಾರಿ ಕೊಡ ಎಲ್ಲ ನಿಂದ್ರಸ್ಕೊಂಡಿದ್ದಾರೆ ಮತ್ತೆ ತಾ ಟಾರ್ ರೋಡ್‌ ಇದೆ ಟಾರ್‌ ರೊಡ ಮೇಲೆ ವೈಟ್ ಪಟ್ಟೆ ಹಾಕೋರಿ --

ಮರಾ ಬಿಂತೆ ಸೊಪ್ಪು ಸಿದೆ ಎಲ್ಲಾ ಐತೆ ಮನೆ ಕಟ್ಟಿದರೆ ಇಲ್ಲಿ .

ಅಂಗಡಿ ಅಲ್ಲಿ ತುಂಬಾ ಕಲರ್ ಡಿಸೈನ್ ಮಾಡಿದ್ದಾರೆ ಚೇರ್ ಇದೆ ರೇಟಿಂಗ್ಸ್ ಇದೆ ಮ್ಯಾಟ್ ಇದೆ .

ಒಂದು ಸ್ಕೂಲ್ ಅಲ್ಲಿ ಪಬ್ಲಿಕ್ ಸ್ಕೂಲ್ ಅಲ್ಲಿ ಒಂದು ಅನುಯಲ್ ಡೆ ಮಾಡ್ತಿದ್ದಾರೆ ಸರಸ್ವತಿ ವೀಣೆ ಇಟ್ಟ್ಕೊಂಡು ಕುರ್ಚಿ ಮೇಲೆ ಕೂತಿದ್ದಾರೆ ಅವರ ಪಕ್ಕದಲ್ಲಿ ಕೇಸ್ ಇದು ಇಂಡಿಯನ್ ಫ್ಲಾಗ್ ಹಿಡ್ಕೊಂಡು ಒಬ್ಬ ದೊಡ್ಡ್ ಫ್ಲಾಗ್ ಹಿಡ್ಕೊಂಡು ಕೂತಿದ್ದಾರೆ .

ಇನ್ ಒಂದು ಹುಡಗುರು ವೈಟ್ ಶರ್ಟ್ ಹಾಕೊಂಡು ಸನ್ ಸನ್ ಫ್ಲಾಗ್ ಹಿಡ್ಕೊಂಡು ನಿಂತಿದ್ದಾರೆ .

ಅದ್ ಸೆಂಟ್ರಲ್ಯ್ ಬಾಕ್ಸ್ ಬಾಕ್ಸ್ ಟೈಪ್ ಸಿಮೆಂಟ್ನಲ್ಲಿ ಏನು ಕಟ್ಟಿದ್ದಾರೆ ಅದರ ಪಕ್ಕದಲ್ಲಿ ದೊಡ್ಚ್ ದೊಡ್ಚ್ ಬಾಕ್ಸ್ ಬಾಕ್ಸ್ ಟೈಪ್ ಕಟ್ಟಿದ್ದಾರೆ ದಾರಿ ಟೈಪ ಮಾಡಿದ್ದಾರೆ ಅದ್ರಲ್ಲಿ ಒಂದ ಹುಡ್ಗ ನಿಂತಕೊಂಡಿದ್ದಾನೆ .